ಮದ್ವಿ invitation cards ಉ ಮಾಡ್ಬೇಕಾಗಿದೆ ಈಗಾ.

ಹಾಗಾಗಿ ಅದ್ಕೆ ಸ್ವಲ್ಪ ಯಾರ್ಯಾರ ಹತ್ರ ಮಾಹಿತಿ ಇದೆ, ಯಾರ್ಯಾರಿಗೆ ಅದರ ಬಗ್ಗೆ ಮಾಹಿತಿ ಇದೆ ಗೊತ್ತಿದೆ. ಅವರಿಗೆಲ್ಲಾ call ಮಾಡ್ತಾ ಇದೀನಿ.

ಹಾ ಹೆಂಗೆಂಗ್ ಸಿಗತ್ತೆ ಏನು.

ಹುಬ್ಳೀಲ್ ಬಂದ್ರ ನಿಂಗೆ ಬೇಕಾದಷ್ಟು ಇದ್ ಸಿಗತ್ತೆ, ಇಲ್ಲೆ ವಿವರಣೆ ಸಿಗುತ್ತೆ ಆಮೇಲೆ ಪ~ print out copy ಸಿಗತ್ತೆ.

ಡೋಲಿ ಅದೆಲ್ಲಾ ಉಪಯೋಗ ಮಾಡ್ತಾರಲಾ, ಕುದುರೆ ಮೇಲೆ ಕುಂಡರಸ್ಗೊಂಡ್ ಬರೋದು.

ಆ ಥರದ ಎಲ್ಲಾನೂ ಸ್ವಲ್ಪ ಮಾಹಿತಿ ಬೇಕಿತ್ತು. ಬೇಕಿತ್ತಾ? ಹಾ ಹಾ ಇದೆ ಎಲ್ಲಾ ಸಿಗತ್ತೆ ನಿಮಗ್.

ಅದ್ರಿಂದ ಯಾವಾಗ ಯಾವ್ ದಿನಾಂಕ ಅಂತ ಹೇಳಿದ್ರ ಮದ್ವೆ ಬಗ್ಗೆ.

ಮುಹೋರ್ತದಿಂದ ಎಂಥಾ time ಗ್ ಏನ್ ಮಾಡ್ತಾ ಇದಿರಿ ಸಮಾರಂಭಾ ಅವೆಲ್ಲಾ ಹೇಳಕೊಟ್ರ ನಿಮ್ದೇನೆನ್ ಇದೆ.

ನಾನ್ ನಾನ್ ಎಲ್ಲಾನು ನಿಂಗೆ, date ಅದೆಲ್ಲಾ final ಮಾಡ್ಕೋಂಡು, ದಿನಾಂಕಾ ಅದೆಲ್ಲಾ.

ನಾ ನಿಂಗೆ call ಮಾಡಿ ಹೇಳ್ತೇನೆ. ಹಾ ಮೇಹಂದಿ ಅಂದ್ರ ಮೇಹಂದಿ ಶಾಸ್ತ್ರಕ್ ಒಂಥರ ಅದಕ್ ಸಂಗೀತಕ್ ಬರುತ್ ಅದ್ರ್ ಜೊತೆಗೆ .

ನಾನ್ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಗೊಂಡು.

ನಿಂಗ್ ಕರೆ ಮಾಡಿ, ಅದರ ಬಗ್ಗೆ ಎಲ್ಲಾ details ನಾ ತಗೋಳ್ತೇನಿ.

ನಾನ್ ಚೆನ್ನಾಗಿದ್ದೆ. ನೀವ್ ಹೇಗಿದ್ದೀರಾ? ಹಾ ನಾನ್ ಕೂಡ ಚೆನ್ನಾಗಿದ್ದೇನೆ. ಹೌದಾ? ಯಾಕೆ call ಮಾಡಿದ್ದು? ಏನ್ ಗೊತ್ತಾ ನಮ್ಮ college ಅಲ್ಲಿ ಒಂದು ನೃತ್ಯ competition ಇದೆ ಅದಕ್ಕೆ ನಮಗೆ ಕಳಿಸ್ಲಿಕ್ಕೆ ಬೇಕಿತ್ತು ಜನ ಬೇಕಿತ್ತು. ಅದಕ್ಕೆ ನೀವು ಕಲಿಸ್ತಿರಂತ ಗೊತ್ತಾಯ್ತು. ಅದಕ್ಕೆ ನೀವು ಬರ್ಬೋದ ಅಂತ ಕೇಳಿಕ್ಕೆ. ಆಯ್ತು ಅದಕ್ಕೇನು ಬ~ ಬರುವ.

ಅದೇ ಏನ್ ಗೊತ್ತಾ ನಮಗೆ ಒಂದು ಯಕ್ಷ ಪ್ರ~ ಪ್ರದರ್ಶನ ಅಂತ ಒಂದು topic ಕೊಟ್ಟಿದಾರೆ.

ಹಾ ಅದಕ್ಕೆ dance ಮಾಡ್ಬೇಕ್ ಅಂತ ಹೇಳಿದ್ದಾರೆ, ಅಂದ್ರೆ ನೃ~ ನೃತ್ಯ ಮಾಡ್ಬೇಕ್ ಅಂತ ಹೇಳಿದ್ದಾರೆ. ಆಯ್ತು ಯಾ~ ಯಾವತ್ತಿನಿಂದ start ಮಾಡುವ? ನಾನ್ ನಾನ್ ಬರುವಾಗ late ಆಗ್ತದೆ. ಹೌದಾ ಅಂದ್ರೆ ಎಷ್ಟು ಗಂಟೆ ಅಗ್ಬೋದು? ಒಂದು ನೀವ್ ಬರುದಾದ್ರೆ? ಮಧ್ಯಾಹ್ನ practice ಮಾಡುವನ? ಹಾ ಆಯ್ತು. ಮಧ್ಯಾಹ್ನ ನಂತ್ರ ಮಾಡ್ಬೋದು ಒಂದು ಆ ಎಲ್ಲರು ಒಂದು ಐದು ಗಂಟೆ ತನಕ ಇರ್ಬೋದು ಎಲ್ರು. ಹಾ ಅದೇ ಒಂದು ಐದು ಆ ಐದು ಗಂಟೆ ತನಕ practice ಆದ್ರೆ . ಹಾ ಅದೇ ಅಂದ್ರೆ, ಅದಕ್ಕೆ ಒಂದು ಎಷ್ಟು ಜನಯೆಲ್ಲ ಬೇಕು, ಆಮೇಲೆ ಆ ಅಂದ್ರೆ ಡಾ~ ನೃತ್ಯ ಗೊತಿದ್ದವರೇ ಬೇಕಾ ಅದೆಲ್ಲ ಹೇಳ್ಲಿಕ್ ಇತ್ತು. ಅದು ಪರವಾಗಿಲ್ಲ ಮತ್ತೆ ಕಲಿಸಿದ್ರೆ ಮಾಡ್ತಾರೆ ಅಲ್ಲಾ. ಹಾ ಅದೇ ಏನಂದ್ರೆ .

ಒಂದು ವಾರ ಇರುದಷ್ಟೇ ಒಂದು ವಾರದಲ್ಲಿ ಆಗ್ತದಾ ಅಂತ. ಆಗ್~ ಆಗ್ತದೆ ಎಂತ್ ಆ ಎರಡ್ರಿಂದ ಒಂದು ಐದು ಗಂಟೆ ತನಕ ಮಾಡಿದ್ರೆ ಒಂದು ಮೂರ್ ಗಂಟೆ time ಸಿಗ್ತದಲ್ಲಾ.

ಹೇಗೆಸ ಅಗ್ಬೋದು. ಅಂದ್ರೆ ಚೂರ್ ಚೂರ್ ಆದ್ರೂ dance ಗೊತಿದ್ದವ್ರ್ ಇರ್ಲಿ. ಯಾಕಂದ್ರೆ ಚಂದ ಕಾಣ್ತದೆ, ಅಲ್ಲಾ? ಒಬ್ರು ಚಂದ ಮಾಡದಿದ್ರೆ ಅದು ಗೊತ್ತಾಗುದಿಲ್ಲ. ಎಲ್ರು ಬರ್ಲಿಕ್ಕೆ ready ಇದ್ದಾರೆ ಆದ್ರೆ ಅಂದ್ರೆ ಎಲ್ಲರು ಬರ್ತೇನೆ ನಾನ್ ಬರ್ತೇನೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಆ ಹೇಗೆ ಅಂದ್ರೆ ನೀವೇ ಏ ಯಾರು ಒಳ್ಳೇದಿದ್ದಾರೆ ಅಂತ ನೋಡಿದ್ರೆ ನೀವ್ ಹೇಳಿದ್ರೆ ಪರವಾಗಿಲ್ಲ ನಾವ್ ಹೇಳ್ಳಿಕಾಗುದಿಲ್ಲ ಅಲ್ಲಾ . ಹಾ ಹೌದು. ಎಲ್ಲರು ಬರುವ ಒಂದು ಎಷ್ಟು ಒಂಬತ್ತು ಜನ ಸಾಕು. ಯಾಕಂದ್ರೆ stage ಎಷ್ಟು ದೊಡ್ದುಂಟು?

ಉಂಟು ಒಂದ್ ಅದ್ರಲ್ಲಿ ಒಂದು ಹೀಗೆ ಜೋಡಿ ಜೋಡಿ ಮಾಡುದಾದ್ರೆ ಒಂದು ಆ ಎಂಟು ಹತ್ತು ಜನ ನಿಲ್ಲುವಷ್ಟು ದೊಡ್ದುಂಟು. ಹಾ ಅದೇ ಹತ್ತ್~ ಹತ್ತು ಜನ ಸಾಕ್ ಯಾಕಂದ್ರೆ ಜೋಡಿ ಆದ್ರೆ ಐದ್ ಐದ್ ಸರಿ ಆಗ್ತದಲ್ಲ.

ಮತ್ತೆ ಯಕ್ಷ್~ ಯಕ್ಷಗಾನ ಹೇಳಿದಲ್ಲ?

ಅದೇ ಯಕ್ಷಗಾನಕಾದ್ರೆ ಆ ಪರವಾಗಿಲ್ಲ ನಾನು song ಸ select ಮಾಡ್ತೀನಿ. ಬೇಕಾ? ಇಲ್ಲ ಹಾಗೇನಿಲ್ಲಒಂದು ಯಾವ್ತರಾ ಅಂದ್ರೆ ಈ ಭಾಗವತಿಗೆ ಬಂದು ಆ ತರಾಯೆಲ್ಲ ಇದ್ರೆ ಒಳ್ಳೇದ್ ಅಂತ. ನಮ್ಮ ಹಿಂದಿನ ಸಾಂಸ್ಕೃತಿಕ ಆ ತರ ಮಾಡ್ಲಿಕ್ಕೆ ಅದು.

ನಮ್ಮ culture ಇದು ನಾವು ತೋರಿಸುದು ಹಾಗೆ. ಆಯ್ತ್ ಮಾಡುವ ನಾನು ನೋಡ್ತೀನಿ ಸಾ ನನ್ನ ಗೆಳತಿ ಜೊತೆ ಕೇಳ್ತೀನಿ ಅವ್ಳಸಾ ಎಲ್ಲ ಕಡೆಸ competition ಎಲ್ಲ ಕೊಟ್ಟಿದ್ದಾಳೆ. ಕೇಳಿ ಮತ್ತೆ ನಿಮ್ಗೆ ಹೇಳ್ತೇನೆ ಆಯ್ತಾ?

ಹಾ ಆಯ್ತು. ನಾನು ಆ ಯಾವಾಗ ಯಾವಗದಿಂದ ಬರ್ಬೇಕಂತ ಹೇಳ್ತೇನೆ. ಇಲ್ಲಿ ಎಲ್ಲರತ್ರ ಕೇಳಿ ಎಲ್ಲರೂ ಯಾವಾಗ ಇರ್ತರಂತ ಹೇಳಿ ನಿಮ್ಗೆ ಹೇಳ್ತೇನೆ ? ಆವತ್ತಿಗೆ dress ಏನಾದ್ರು ಈ ತರ ಹೊರಗಿಂದ ತರೋದ ನಿಮ್ college ಇಂದಲೇ ಕೊಡ್ತಾರಾ? ಇಲ್ಲಿಲ್ಲಾ ಹೊರಗಿಂದ ತರ್ಬೋದ್ ಅಂತ ಹೇಳಿದ್ದಾರೆ ಆದ್ರೆ ಆ ಹಣ ಏನಿದೆ ಅದು college ಇಂದ ಕೊಡ್ತಾರೆ. ಅಂದ್ರೆ ಅವರಿಗೆ budget ಎಷ್ಟ್ ಆಗಿದೆ ಅಂತ ಹೇಳ್ಬೇಕು.

ಆಯ್ತು. ಅದ್~ ಅದಕ್ಕೆ ನಾನು ಆ ನನ್ friend ಜೊತೇನೆ ಹೇಳ್ತಿನಿ. ಅವಳು ಇದು dress ಅಂಗಡಿಯಲ್ಲಿ ಇದ್ದಾಳೆ, costume .

ಜೊತೇನೆ ಹೇಳ್ತಿನಿ ನಿಮ್ಗೆ song ಎಲ್ಲ select ಮಾಡಿ song ಗೆ ಯಾವ್ದು dress suit ಆಗ್ತದೆ ಅಂತ ಹೇಳ್ತಿನಿ.

ಆ ಹ್ಮ್ ಮತ್ತೆ ಮನೇಲೆಲ್ಲಾ ಹೇಗಿದ್ದಾರೆ? ಹಾ ಒಳ್ಳೆದಿದ್ದಾರೆ. ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ?

ಹಾ ನಮ್ ಮನೇಲಿಸ ಒಳ್ಳೆದಿದ್ದಾರೆ. ಆಯ್ತ್ ಅಲ್ಲ call ಮಾಡಿ. ಹಾ ಹೌದು. ಈಗ ಹೋಗ್ತೀರಾ dance ಎಲ್ಲ ಕಳಿಸ್ಲಿಕ್ಕೆ ಬೇರೆ ಕಡೆಯೆಲ್ಲ?

ಅಂದ್ರೆ ಈಗ frie~ friends ಜೊತೆಯೆಲ್ಲ ಹೋಗ್ತೀನಿ.

ಅಷ್ಟು ಹೋಗುದಿಲ್ಲ ಮೊದ್ಲು ಹೋಗ್ತಿದ್ವಲ್ಲಾ?

ಅಷ್ಟು ಹೋಗುದಿಲ್ಲ ಈಗ ಸ್ವಲ್ಪ ಕಮ್ಮಿ ಮಾಡಿದೀನಿ.

ಆ ಆಯ್ತು ಸರಿ ಹಾ.

ಆ hello madam ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು? ನಾನು ಆರಾಮ್ ಇದ್ದೆ.ಈಗ ಸ್ವಲ್ಪ ಕಿರಿಕಿರಿ ಆಗಲಿಕ್ಕೆ start ಆಗಿದೆ.

ಅದು ಇರ್ತದಲ್ಲ mobile ಅಲ್ಲಿ ಗಳಿಗೆಗೊಂದು WhatsApp ಅದಂತೆ ಇದಂತೆ. ನೀವು WhatsApp ಅಂತ ಹೇಳಿದಾಗ ನನಗೆ ನೆನಪಾಯಿತು.

ನನ್ನ WhatsAppಎಲ್ಲ ಮೊನ್ನೆ ಅದೃಷ್ಟಕ್ಕೆ ಅದು ಅದು ಹೋ~ ಹೋಯ್ತು ಎಲ್ಲಾ ಅದನ್ನು ನೋಡಿದ್ರೆ ಎಂತ ನನ್ನ mobile ಇದ್ದದ್ದು ಎಲ್ಲಾ ಯಾವ ಯಾವ photo ಗಳಿತ್ತು ಅದೆಲ್ಲ ಅದ್ರೊಟ್ಟಿಗೆ ಹೋಗಿದೆ ಎಂತ ಆದದ್ದು ಅಂತ ಗೊತ್ತಿಲ್ಲ.

ನಂದು ಸಹ ಹಾಗೆ ಆಗಿತ್ತು madam ಕಳೆದ ವರ್ಷ ಎಂತಾ ಅಂತೇಳಿದ್ರೆ ಹೆಸರೆಲ್ಲ ಹೋಗಿದೆ ಯಾವ group ಉಂಟು ಅದು ಮಾತ್ರ ಇರೋದು ಬಾಕಿ ಎಲ್ಲಾ ಹೋಗಿದೆ.

ಈಗ ನನ್ ಹತ್ರ ಸಾ ಎಂತಾ ಇಲ್ಲ mobile ಅಲ್ಲಿ. ಚೆ, ಹಾಗಾದ್ರೆ ನಾನು call ಮಾಡಿದ್ದು ಒಳ್ಳೆದಾಯ್ತ ಅಂತ? ಹೌದೌದು ಈಗ ನಾನು ಈ number ಅನ್ನು ಇಟ್ಕೊಳ್ಬಹುದು ಅಲ ಇಲ್ಲದಿದ್ರೆ ನನ್ನತ್ರ ನಿಮ್ಮದು ಸಹ ಒಂದು ದೂರವಾಣಿ ಸಂಖ್ಯೆ ಇರಲಿಲ್ಲ. ಹೌದು ಅದೇ ಈಗ ನಾನು ತುಂಬಾ ದಿವಸ ಆಯ್ತಲ್ಲ ಹೀಗೆ ಮಾತಾಡುವ ಅಂತ call ಮಾಡಿದ್ದು, ಮತ್ತೆ? ನೋಡುವಾಗ ಇದಾಗಿದೆ ಹಾ . ಒಳ್ಳೆದಾಯ್ತು ಎಂತ ಹೇಳಿದ್ರೆ ,ನನ್ನ ಮಗಳದ್ದೆಲ್ಲ ಇತ್ತು ಅದ್ರಲ್ಲಿಚಂದ ಚಂದದ ಛಾಯಾ ಚಿತ್ರಗಳು, ಅವಳು ಎಂತೆಲ್ಲ ನೃತ್ಯ ಮಾಡಿದ್ದು. ಹಾಡು ಹೇಳಿದ್ದು ಹೊಸ್ತಾಗಿ ನಡೆದದ್ದು ನಿಂತದ್ದು ಎಲ್ಲ ಇತ್ತು ಎಲ್ಲಾ ಸಹ ಹೋಗಿ ಹೋಯಿತುಮಾರೈರೆ ಈಗ.

ಎಲ್ಲಾ ಹೋಗಿದೆ ಈ mobile ಅನ್ನು ನಂಬಿದ್ರೆ ಉಂಟಲ್ಲ ನಮಗೆ ಪಂಗನಾಮ. ನಾನು ಅದಕ್ಕೆ ಏನೇ ಬೇರೆ ಬೇರೆ ಇದ್ ಎಂತ ಎಂತ ಹೇಳ್ತಾರೆ ಅದು documents ಎಲ್ಲಾ. ಎಲ್ಲಾ ಕಡೆ ಅದನ್ನಆ ನೀವು ತೆಗೆದಿಟ್ಟಿದ್ದೀರೆನೋ? ಎಲ್ಲಾ ಲಿಖಿತ ರೂಪದಲ್ಲಿ ಇಟ್ಟಿದ್ದೀನಿ mobileಅಲ್ಲೇ ಹಾಕಿಟ್ರೆ ಹೀಗೆ ಆದ್ರೆ ಎಂತ ಮಾಡೋದು? ಹೌದೌದು, ಎಂತಾ ಅಂದ್ರೆ ಮೊನ್ನೆ ನನ್ನ ಅಮ್ಮನ mobile ಕದ್ದಿದ್ದರು ಅಲ್ಲೇ ಪುತ್ತೂರಲ್ಲಿ ಅವರು ರಿಕ್ಷದಲ್ಲಿ ಹೋಗುವಾಗ.

ಅದು ಬಿದ್ದದ್ದ ಕದ್ದದ್ದ ಗೊತ್ತಿಲ್ಲ ಮತ್ತೆ ಎಂತ ಅಂತ ಹೇಳಿದ್ರೆ, ಅದೊಂದು mobile ಅಲ್ಲಿ ಒಂದು app ಗೆ ಹೋಗಿ ಅದು ಎಲ್ಲಿ ಇದೆ ಅಂತ ಹೇಳಿ ನಾವು ಹುಡುಕಬೋದಲ್ಲmobile ಹಾಗೆ ಅದನ್ನು ಹುಡುಕಿ ಮತ್ತೆ ಅಲ್ಲೆಲ್ಲ. ಇದು police ಅಧಿಕಾರಿಯನ್ನು ಕರ್ಕೊಂಡು ಹೋಗಿ ರಾತ್ರೋ ರಾತ್ರಿ ಹುಡುಕಿ ಇದ್ದವರ ಮನೆಯಲ್ಲೆ ಸುಮಾರು ಹುಡುಕಿದೆವು ಆ mobile ಅನ್ನು ಅವರು ಕೊಡ್ಲೇ ಇಲ್ಲ ಮತ್ತೆ ರಾತ್ರೆ ಹನ್ನೊಂದುವರೆಗೆ ಇನ್ನು ನಿಜವಾಗಿ ನಾನೊಂದು ಕಂಪ್ಲೇಂಟ್ ಬರೆದು ಹಾಕ್ತೀನಿ ಅಂತ ಎಲ್ಲ ಹೇಳಿದ ಮೇಲೆ ಕೊಟ್ರು ಮಾರೆ mobile.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 ಹಾ ಅದ್ರದ್ದು ಕವರನ್ನು ಎಲ್ಲ ಸಿಪ್ಪೆ ತೆಗೆದ ಹಾಗೆ ತೆಗೆದು ಬಿಸಾಡಿದ್ದಾರೆ ಸ್ವಲ್ಪ ಅಲ್ಲಿ ಇಲ್ಲಿ ಪೆಟ್ಟು ಎಲ್ಲಾ ಮಾಡಿದ್ರು.

ಹಾ ಅದು ಎಂತಾಅಂತ ಹೇಳಿದ್ರೆ ಅವರಿಗೆ ಉಪಾಯ ಇಲ್ಲ ಈಗ ಬಂದಿದಾರೆ ಅಂತ ಹೇಳಿದ್ರೆ ಬೇರೆ ಎಂತ ಮಾಡ್ಲಿಕ್ ಆಗ್ತದೆ ಕೊಡಲೇಬೇಕು ಅವರಿಗೆ. ಹೌದು ಹೌದೌದು ಮತ್ತೆ ಇನ್ನೊಂದು ಎಂತಾ ಅಂತ ಹೇಳಿದ್ರೆ ಈ ಕೊರೋನಾ ಎಲ್ಲ ಬಂದ ಮೇಲೆ ನಾವು ಈ mobile ಅನ್ನು ಈಗ ಜಾಸ್ತಿ ಹಿಡಿಯೋದಲ್ಲ. ಮಗುವನ್ನು ಕಂಕುಳಲ್ಲಿ ಹಿಡಿತೇವಾ ಇಲ್ವಾ mobile ಅಂತೂ ನಮ್ಮ ಕೈಯಲ್ಲಿ ಇರ್ಲೇ ಬೇಕು ನಮಗೆ. ಅದೊಂದು ಆಗಿದೆ ಅಲ್ಲ ಈಗ ಈಗ ಎಂತ ಗೊತ್ತಾ madam ಮತ್ತೆ mobile ಅಲ್ಲಿ ಎಲ್ಲ ಇಟ್ರೆ ಅದೊಂದು ಭಯ start ಆಗಿದೆ.

ಆಆ cyber crime ಅಂತ ಹೇಳ್ತಾರಲ್ಲ.

ಅದೆಲ್ಲ ಭಯ ಶು~ ಶುರುವಾಗಿದೆ ನಂಗೆ, ಅಂದ್ರೆನಮ್ದೇಲ್ಲ ಕೆಲ್ಸ~ ಕೆಲ್ಸದ್ದು ಎಲ್ಲಾಇರುತ್ತಲ್ಲ. ಎಲ್ಮಾಹಿತಿ ಎಲ್ಲಾ ಅದ್ರಲ್ಲೇ ಇರ್ತದೆ. ಹೌದು ಮಾಹಿತಿ ಎಲ್ಲಾ ಅದರಲ್ಲೆ ಇರ್ತದೆ. ಈಗ ಯಾರಾದ್ರೂ ಏನಾದ್ರೂ ಅ message ಕಳಿಸ್ತಾರೆ ಅದನ್ನ ಏನಾದ್ರೂ ಒತ್ತಿದ್ರೆ ಮುಗಿತು.

ಈ ಸಾಮಾಜಿಕ ಜಾಲತಾಣಕ್ಕೆ ಎಲ್ಲಾ ಮಕ್ಕಳ ಕೈಯಲ್ಲಿ ಸಿಕ್ಕಿದ್ರೆ ಅವರ ಜೀವನವೇ ಮತ್ತೆ ತೊಂದರೆಗೆ ಸಿಲುಕಿ ಹಾಕ್ಕೊಳ್ಳಬಹುದು mobile ಇಂದ ಉಪಯೋಗ ಸಾ ಕೂಡ ಉಂಟು ದುರುಪಯೋಗ ಮಾಡಿದ್ರೆ ಹಾಳಾಗಲಿಕ್ಕು ಸಾ ಉಂಟು. ಹಾನಿಸಾ ಅಷ್ಟೇ ಉಂಟು ಈಗ ಎಂತ ಅಂತ ಹೇಳಿದ್ರೆ Instagram ಎಲ್ಲ ಹೇಳ್ತವಲ್ಲ ಆ Instagram ಮತ್ತೆFacebook ಅಲ್ಲಿ ಅದು ಎಂತ ನಮ್ಮ ಪರಿಚಯದವರ account ಅನ್ನೆ ಅವರು ಕೈವಶ ಮಾಡಿಕೊಳ್ಳುತ್ತಾರೆ.

ಹಾ ಮತ್ತೆ message ಹಾಕೋದು hai ಎಲ್ಲಿದ್ದಿ ಎಂತ ಮಾಡ್ತಿದ್ದಿ ಅಂತ ಅಂದುಬಿಟ್ಟು ಎಲ್ಲ. ಇದನೆಲ್ಲ ನೋಡಿ ನನಗೆ ಅನಿಸ್ತದೆ ನನ್ನ ಅಪ್ಪನ mobile ಅಲ್ಲಿ ಆಗಬಹುದಾ ಅಂತ ಅದ್ರಲ್ಲಿ ಎಂತ ಇಲ್ಲ ಗೊತ್ತುಂಟಾ? ಸಾಮಾಜಿಕ ಜಾಲತಾಣಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹೀಗೆ phone ಮಾಡಿ ಖುಷಿಯಲ್ಲಿ ಮಾತಾಡೋದು ಇಡುದು.

ಅವರಿಗೆ ಕಳೆದು ಹೋದ್ರೆ ಸಹ ಅದ್ರದ್ದು ಯೋಚನೆ ಇಲ್ಲ ಅದು ಹೋದ್ರೆ ಒಂದು ಒಂದೂವರೆ ಸಾವಿರ ರೂಪಾಯಿ mobile ಇನ್ನೊಂದು ತಕ್ಕೊಂಡು ಆರಾಮಾಗಿಜೀವನ ಮಾಡ್ತಾರೆ ನಮ್ಮ ಹಾಗೆ ಈ ದೊಡ್ಡ ಮೊಬೈಲ್ ಇಟ್ಕೊಂಡು ಅದು ಕಳ್ದೊಯ್ತು ಇದು ಕಳ್ದೊಯ್ತುಅಂತ ಹೇಳಿಹಿಂದಿನವರೆಲ್ಲ ಹೇಗೆ ಬದುಕ್ತಿದ್ರು ಅಂತ .

ಆ ಇದು ಏನು ಮನೆಗೆ ಇರ್ತಿತ್ತಲ್ಲ ದೊಡ್ಡ ದೊಡ್ಡphoneಗಳು. ಹ್ಮ್ ಹ್ಮ್, ಅದೇ. ಅದೇ ಮಾರೆ ನಂದು ಇನ್ನೊಂದು phone ring ಆಗ್ತಾ ಉಂಟು ನಾನು ನಿನಗೆ ಮತ್ತೆ ಮಾಡ್ತೀನಿ ಆಯ್ತಾ?

ಹಾ ಸರಿ ಸಿಗುವ. okay bye.